ಹಾಗೆ ಒಂದು ದೊಡ್ಡದಾದ ಟೇಬಲನ್ನು ಇಲ್ಲಿ ಕಾಣಬಹುದು.

ಗುರ್ತಕ್ಕೆ ಹೊಡೆಯುತ್ತಿರುವ ದೃಶ್ಯ ವೆಂದು ಹೇಳಬಹುದು ಇದರಲ್ಲಿ ನಾವು ಮೂರು ರೀತಿಯಾದ ಮಕ್ಕಳನ್ನು ಕಾಣಬೊದು.

ಹಾಗೆ ಮೇಲೆ ಮೋಡ ಕವಿದ ವಾತಾವರಣವನ್ನು ನಾವು ಕಾಣಬೋದು ಇದು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬೋದು.

ಹಾಗೆ ಒಬ್ಬ ವ್ಯಕ್ತಿಯು ತನ್ನ ಕಾಲಿಗೆ ಕಾಂಕರ್ ಭೂಟನ್ನು ಹಾಕಿಕೊಂಡಿರುವ ದ್ರಶ್ಯವನ್ನು ಕಾಣಬಹುದು ಹಾಗೆ ಇವರ ಆಜು ಬಾಜು--

ಆಗಿ ಇದರ ಬಾಜು ಒಂದು ಮೆಟ್ಟಿಲಿನ ವ್ಯವಸ್ಥೆ ಇದೆ ಎಂದು ಹೇಳಬಹುದು ಹಾಗಿದ್ದರಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿದ್ದು ಒಂದು--

ಇದು ಒಂದು ಪಡಿಕಲ್ಲ್ ಕರಿ ಮತ್ತು ಬಿಳಿ ಬಣ್ಣದಿಂದ ಕೆಳಗೆ ಇದ್ದಾವೆ ಎಂದು ಹೇಳಬಹುದು.

ಗೊಬ್ಬರದ ಹುಳ ಎಂದು ಹೇಳಬಹುದು ಅಥವಾ ಕೀಟಾಣುಗಳು ಎಂದು ಹೇಳಬಹುದು ಹಾಗೆ ಇವುಗಳು ಸುಮಾರು--

ಇದ್ದಾವೆ ಎಂದು ಹೇಳಬಹುದು ಹಾಗೆ ಇವುಗಳಿಗೆ ಕೂದಲು ವ್ಯವಸ್ಥೆಯನ್ನು ಅಳವಡಿಸಿದನ್ನು ಕಾಣಬಹುದು ಹಾಗೆ ಇವುಗಳನ್ನು ಒಂದು ಚೀಲದಲ್ಲಿ ಹಿಡಿದು ಕಟ್ಟಿದ್ದಾರೆ ಎಂದು ಹೇಳಬಹುದು.

ಒಟ್ಟಾರೆ ಇವು ನೋಡಲು ತುಂಬಾನೇ ಸುಂದರವಾಗಿದ್ದು ಒಂದು ತರ ಡಿಫರೆನ್ಸ್ ಆಕಾರದಲ್ಲಿ ಕಾಣುತ್ತವೆ ಎಂದು ಹೇಳಬಹುದು.

ಹಾಗೆ ಇದು ಇದ್ರಲ್ಲಿ ನೀರು ಹರಿಯುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು ಅದರ ಆಜು ಬಾಜು ಸಣ್ಣ ಸಣ್ಣ ಪುಡಿ ಕಲ್ಲುಗಳನ್ನು ನಾವು ಕಾಣಬಹುದು ಒಟ್ಟಾರೆ ಈ ದೃಶ್ಯ ನೋಡಲು ತುಂಬಾನೆ ಸುಂದರವಾಗಿದ್ದು ಇದು ನಮ್ಗೆ ಒಂದು ಬಯಲು ಸಿಮೆ ವಾತಾವರಣವಾಗಿ ಕಂಡುಬರುತ್ತದೆ.

ಎಲೆಕ್ಟ್ರಿಕಲ್ ಸಾಮಾನ್ಗಳು ಅಂದರೆ ಕಂಟ್ಯಾ ಕರೆಂಟ್ ಮಾಡುವಂತ ಸಾಮಾನ್ಗಳು ಸಿಗುತ್ತವೆ ಮತ್ತು ಪ್ಲಮ್ಮಿಂಗ್ ಮಾಡುವಂತ ಸಾಮಾನ್ಗಳು ಸಿಗುತ್ತವೆ ಹಾಗೆ ಇದರ ಮುಂಭಾಗದಲ್ಲಿ ನೀಲಿ ಬಣ್ಣದಿಂದ ಮತ್ತು ರೆಡ್ ಬಣ್ಣದಿಂದ ಬೋರ್ಡನ್ನು ಅಳವಡಿಸಿದ್ದು--

ಇದು ಒಂದು ಬಸ್ಸಿನ ಬಾಜು ಇಬ್ಬರು ವ್ಯಕ್ತಿ ನೆಡೆದುಕೊಂಡು ಹೋಗುವ ದೃಶ್ಯವೆಂದು ಹೇಳಬಹುದು ಹಾಗೆ ಬಸ್ಸಿನಲ್ಲಿ ಒಬ್ಬ ವ್ಯಕ್ತಿಯ ಹತ್ತುತ್ತಿರುವ ದೃಶ್ಯವೆಂದು ಹೇಳಬಹುದು.

ಇದು ಒಂದು ಕಾರ್ ಶೋರೂಮ್ ಎಂದು ಹೇಳಬಹುದು ಇದರಲ್ಲಿ ಒಂದು ಹಚ್ಚ ಹಸಿರಿನಂತಿರುವ--

ಇದು ನೋಡಲು ತುಂಬಾನೆ ಸುಂದರವಾಗಿದೆ ಎಂದು ಹೇಳಬಹುದು ಹಾಗೆ ಇದರ ಮೇಲ್ಗಡೆ ಸಣ್ಣ ಸಣ್ಣ ಚಿತ್ರೀಕರಣಗಳನ್ನು ನಾವು ಕಾಣಬ--

ಹಾಗೆ ಎರಡು ರೀತಿಯಾದ ದೊಡ್ಡ ದೊಡ್ಡ ಮರಗಳನ್ನು ನಾವು ಇಲ್ಲಿ ಕಾಣಬಹುದು.

ಹಾಗೆ ಈ ಗಾಡಿಯ ಎಲ್ಲಾ ಪಾರ್ಟ್ಸ್ ಗಳು ಬಿಚ್ಚಿ ಇಟ್ಟಿದ್ದಾರೆ ಎಂದು ಹೇಳಬಹುದು.

ಹಾಗೆ ಇದರಲ್ಲಿ ಕಲರಿ ನ ಲೈಟ್ ಅನ್ನು ವ್ಯಕ್ತಪಡಿಸಿದ್ದು ಹಾಗೆ ಒಂದು ಕದ ಮತ್ತು ವಿದ್ಯುತ್ ಬೋರ್ಡ್ ಅನ್ನು ಇಲ್ಲಿ ಕಾಣಬಹುದು ಈ ಬೆಡ್ ಶೀಟ್ ನ ಮೇಲೆ ಒಂದು ಕಿಡಿಕಿಯನ್ನು ಅಳವಡಿಸಿದ್ದು ಎರಡು ರೀತಿಯಾದ ದಿಂಬುಗಳನ್ನು ಕಾಣಬಹುದು ಇದು ನೋಡಲು ತುಂಬಾನೇ ಸುಂದರವಾಗಿದೆ ಎಂದು ಹೇಳಬಹುದು.

ಕೂಡಿದ್ದಾವೆ ಎಂದು ಹೇಳಬಹುದು ಒಟ್ಟಾರೆ ಇವು ನೋಡಲು ತುಂಬಾನೇ ಸುಂದರವಾಗಿದ್ದುಝೆಡ್ ಇದರ ಆಜು ಬಾಜು ಬೇರೆ ಬೇರೆ ರೀತಿಯಾದ ಅಂಗಡಿಗಳನ್ನು ನಾವು ಕಾಣಬಹುದು.

ಇದು ಒಂದು ಸಮುದ್ರ ಅಥವಾ ಹೊಳೆ ಎಂದು ಹೇಳಬಹುದು ಈ ಹೊಳೆ ನೋಡಲು--

ಹಾಗೆ ಈ ವ್ಯಕ್ತಿಯ ಮುಂಭಾಗದಲ್ಲಿ ಗೋಡೆಯ ಹಲವಾರು ರೀತಿಯಾದ ದೇವರ ಫೋಟೋಸ್ ಗಳನ್ನು ನಾವು ಇಲ್ಲಿ ಕಾಣಬಹುದು ಹಾಗೆ ಅವುಗಳಿಗೆ ಹೂವಿನ ಹಾರ ಹಾಕಿರೊ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು.

ಇದು ನೋಡಲು ತುಂಬಾನೇ ಸುಂದರವಾಗಿದೆ ಎಂದು ಹೇಳಬಹುದು.

ಇರುವ ಭಾವಚಿತ್ರವನ್ನು ಕಾಣಬಹುದು ಹಾಗೆ ಇದರ ಆಜು ಬಾಜು--

ಹಾಗೆ ಇದರ ಒಳಗಡೆ ಹಚ್ಚಹಸಿರಂತಿರುವ ಪಾರ್ಕನ್ನು ಕಾಣಬಹುದು ಹಾಗೆ ಇದರ ಸುತ್ತಲು ಕಾಂಪೌಂಡಿನ ವ್ಯವಸ್ಥೆಯನ್ನು ಅಳವಡಿಸಿದ್ದನ್ನು ಕಾಣಬಹುದು.

ಸ್ವೀಟ್ಸ್ ಗಳು ಹಾಕಿರುವ ದೃಶ್ಯವೆಂದು ಹೇಳುತ್ತದೆ ಈ ಸ್ವೀಟ್ಸ್ ಗಳು ಐದು ತಿಂಡಿಯ--

ರೆಡ್ ಬಲೂನ್ ಗಳ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಫೋಟೋ ತೆಗೆಸಿಕೊಳ್ಳುವ ದೃಶ್ಯ ಎಂದು ಹೇಳಬಹುದು.

ಇಲ್ಲಿ ಇದರಲ್ಲಿ ಲೈಟಿಂಗ್ ನ ವ್ಯವಸ್ಥೆಯನ್ನು ಅಳವಡಿಸಿದ್ದು ಹಾಗೆ ದಿಲ್ ಶೇಪ್ ಇನಂತೆ ಈ ರೆಡ್ ಬಲೂನ್ ಗಳನ್ನು--

ಫೋಟೋಸ್ ಗಳನ್ನು ನಾವು ಇಲ್ಲಿ ಕಾಣಾಬವುದು ಒಟ್ಟಾರೆ ಈ ದೃಶ್ಯ ತುಂಬನೇ ಸುಂದರವಾಗಿದೆ.

ಇವುಗಳು ಕೇಕ್ ಎಂದು ಹೇಳಬಹುದು ಇದರಲ್ಲಿ ಹಲವಾರು ರೀತಿಯಾದ ಕೇಕ್ ಗಳನ್ನು ನಾವು ನೋಡಬೋದು.

ಹಾಗೆ ಇದರಲ್ಲಿ ಸಣ್ಣ ಪುಟ್ಟ ವರ್ಕಿಂಗ್ ವಸ್ತುಗಳನ್ನು ಇಲ್ಲಿ ಮದ್ಯ ಕಾಣಬಹುದು ಅದು ಕರಿ ಬಣ್ಣದಿಂದ ಕೂಡಿದ್ದು ಹೊರಗಡೆ ದೊಡ್ಡ ದೊಡ್ಡ ಮರಗಳನ್ನು ಕಾಣಬೋದು ಹಾಗೆ ಇದು ನೋಡಲು ತುಂಬಾನೇ ಸುಂದರವಾಗಿದೆ.

ಹೆಲ್ಮೆಟ್ ಹಾಕಿರುವುದು ನಮಗೆ ತಿಳಿದು ಬರುತ್ತದೆ ಹಾಗೆ ಕೈಯಲ್ಲಿ ಒಂದು ಸಾಮಾನ್ ಇರುವುದನ್ನು ನಾವು ತಿಳಿಯಬಹುದು ಹಾಗೆ ದೂರದಲ್ಲಿ ವರ್ಕಿಂಗ್ ಮೆಷಿನ್ ನಾವು ಕಾಣಬಹುದು ಆಗಿ ಒಬ್ಬ ವ್ಯಕ್ತಿ ಇದರಲ್ಲಿ ನಡೆದುಕೊಂಡು ಹೋಗುವ ದೃಶ್ಯವನ್ನು ಕಾಣಬಹುದು.

ಉಜಿಲಾಕಾರದ ಸೇತುವೆಯಡನ್ನು ನಾವು ಕಾಣುತ್ತೆವೆ ಹಾಗೆ ಇದರ ಭಾಜು ನೀರು ಹರಿಯುತ್ತಿರುವ --

ಇಲ್ಲಿ ಜನವನ್ನು ಕಾಣುತ್ತವೆ ಹಾಗೆ ಈ ವ್ಯಕ್ತಿ ಒಂದು ಹಚ್ಚ ಹಸಿರ ನಿಂತಿರುವ ಹುಲ್ಲುಗಾರಿಕೆ ಮೇಲೆ ನಿಂತಿದ್ದಾನೆ ಎಂದು ಹೇಳಬಹುದು ಈ ದೃಶ್ಯ ನೋಡಲು ತುಂಬಾನೇ ಸುಂದರವಾಗಿದೆ.

ಇದು ಒಂದು ಕಲ್ಲಿನ ಕಟ್ಟಡದ ದೇವಸ್ಥಾನದ ಮುಂಭಾಗದ ಆವರಣವಾಗಿದೆ ಇದರಲ್ಲಿ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗುವ ದೃಶ್ಯ ಕಾಣಬಹುದು ಹಾಗೆಯೇ ಆ ವ್ಯಕ್ತಿ ಹಳದಿ ತಂಗಿಯನ್ನು ಹಾಕಿದ್ದು ಕಾಲಿಗೆ ಬ್ಲಾಕ್ ಶೂ ಹಾಕಿದ್ದಾನೆ ಎಂದು ಹೇಳಬಹುದು ಹಾಗೆ ಈ ಕಲ್ಲಿನ ಕಟ್ಟಡವು --

ಕಬ್ಬಿನ ಕಂಬವನ್ನು ಕಾಣಬಹುದು ಹಾಗೆ ಸೂರ್ಯಕಿರಣಗಳನ್ನು ನಾವು ಇಲ್ಲಿ ಕಾಣಬಹುದು.

ಒಬ್ಬ ಪುರುಷ ಒಬ್ಬ ಮಹಿಳೆ ಪುಟ್ಟ ಮಗು ಒಡತಿರುವ ದೃಶ್ಯವನ್ನು ಕಾಣಬಹುದು ಈ ದೃಶ್ಯ ನೋಡಲು ತುಂಬಾನೇ ಸುಂದರವಾಗಿದೆ ಎಂದು ಹೇಳಬಹುದು.

ಹಾಗೆ ಒಳಗಡೆ ಒಂದು ಕಾರು ನಿಂತಿರುವ ದೃಶ್ಯವನ್ನು ಕಾಣಬಹುದು.

ಇದು ಒಂದು ಅಂಗಡಿ ಇದೆ ಜನ್ರೇಟ್ ಡಿಬ್ಬಿ ಅಥವಾ ಒಂದು ಮಷಿನ್ ಎಂದು ಹೇಳಬಹುದು.

ಹಾಗೆ ಇದರ ಬಾಜು ಒಂದು ಕೂರಲು ಚೇರಿನ ಕಾಲ್ಗಳನ್ನು ನಾವು ಕಾಣಬಹುದು.

ಹಾಗೆ ಮೇಲೆ ಸೂರ್ಯನ ಕಿರಣ ಡಿಸೈನಿನಂತೆ ಕಾಣುತ್ತಿರುತ್ತದೆ ಎಂದು ಹೇಳಬಹುದು.

ಒಟ್ಟಾರೆಯಾಗಿ ಈ ದೃಶ್ಯ ನೋಡಲು ತುಂಬಾನೇ ಸುಂದರವಾಗಿದ್ದು ಇದು ನಮಗೆ ಮುಸ್ಸಂಜೆ ನಸುಕಿನಲ್ಲಿ ಕಂಡುಬರುತ್ತದೆ ಎಂದು ಹೇಳಬಹುದು.

ಹಾಗೆ ಅಚ್ಚ ಹಸಿರಿನಂತೆ ಇರುವ ನೆಲದ ಪಾರ್ಕ್ ಅನ್ನು ಈ ಗುಡ್ಡದ ಮೇಲೆ ನಾವು ಕಾಣಬಹುದು.

ಹಾಗೆ ಮುಂಭಾಗದಲ್ಲಿ ಹೂ ಗಿಡಗಳನ್ನು ನಾವು ಇಲ್ಲಿ ಕಾಣಬಹುದು ಹಾಗೆ ದೊಡ್ಡ ದೊಡ್ಡದಾದ ಕಲ್ಲು ಬಂಡೆಗಳನ್ನು ನಾವು ಇಲ್ಲಿ ಕಾಣಬಹುದು.

ಈ ಕಾರಿನ ಬಾಗಿಲು ತೆಗೆದಿದ್ದು ಈ ಕಾರಿನ ಬಾಜು ಸಣ್ಣಪುಟ್ಟ--

ಒಟ್ಟಾರೆ ಈ ದೃಶ್ಯ ನೋಡಲು ತುಂಬಾನೆ ಸುಂದರವಾಗಿದ್ದು ಈಕಡೆ ಅಕಡೆ ಪಾಲು ಸಾಲಿನಂತೆ ಹಳದಿ ಬಣ್ಣದ --

ಹಾಗೆ ಇದು ನೋಡಲು ತುಂಬ ಸುಂದರವಾಗಿದ್ದು ಈ ಕಾರಿನ ಮುಂದೆ ಮಿರರಿನ ಚಿತ್ರದ ಮೇಲೆ ಗಿಡ ಮರಗಳನ್ನು ಚಿತ್ರ ಭಾವ ಚಿತ್ರ ಕಾಣು--